ಒಳಗಡೆ ಎಲ್ಲಾ ತುಂಬಾ ಜನಗಳು ಎಲ್ಲಾ ಇದ್ದರೆ ಆಹ್ ಮಿರ್ರರ್ ಅಪೋಸಿಟ್ ಹಾಗಿ ಇಬ್ಬರು ದೂರದಲ್ಲಿ ಇಬ್ಬರು ಕುಳಿತುಕೊಂಡು ಸೇಲ್ಫಿ ಅನ್ನು ತೆಗೆದುಕೊಳ್ಳುತ್ತಿದ್ದಾರೆ

ಈ ಚಿತ್ರದಲ್ಲಿ ನಾವು ನೊಡುತ್ತಿರುವುದು ಏನೆಂದರೆ ಇದೊಂದು ದಕ್ಷಿಣ ಗುಲ್ಬರ್ಗಾದ ಒಂದು ಚಿತ್ರಣವಾಗಿದೆ ಕೊಟಡಿ ಇದ್ದು --

ಇದರಲ್ಲಿ ಈ ಕಡೆಯಿಂದ ನಿಂತಿದ್ದಾರೆ.

ಒಂದು ಗ್ರೀನ್ ಕಾರ್ಪೆಟ್ ರೀತಿ ಮುಂಭಾಗ ಮಿರರ್ ಅದರ ಮುಂದೆ ಕುಳಿತು ಸೆಲ್ಫಿ ತೆಗೆದುಕೊಳುವುತ್ತಿದಾರೆ .